ಸೋ ಇದು ಒಂದು ಟೆಂಪಲ್‌ ತರ ಮುಸ್ಲಿಂ ಟೆಂಪಲ್‌ ಹಾಗೇ ಅವರು ಬಂದಾಗ ನಮಾಜ್‌ ಮಾಡ್ತಾರೆ ಹಾಗೇ ಕೂತಿದ್ದಾರೆ ನಮಾಜ್‌ ಕೂಡ ಮಾಡ್ತಾರೆ ಚೆನ್ನಾಗಿಯು ಇದೆ ನಮಾಜ್‌ ಮಾಡ್ತಾರೆ

ಇದು ಗಣಪತಿ ಗಣಪತಿ ನೋಡಲಿಕ್ಕೆ ಚೆನ್ನಾಗಿದೆ ಪೇಯಿಟಿಂಗ್‌ ಚೆನ್ನಾಗಿ ಮಾಡಿದ್ದಾರೆ ಹೂವು ಚೆನ್ನಾಗಿದೆ ಲೈಕ್‌ ಟೇಬಲ್‌ ಕೂಡ ಇಷ್ಟ ಆಯಿತು ಚೆನ್ನಾಗಿದೆ ನೊಡಲಿಕ್ಕೂ ಚೆನ್ನಾಗಿದೆ

ಲೈಕ್‌ ನೈಟ್‌ ಹೊತ್ತು ಲೈಟ್‌ ಚೆನ್ನಾಗಿ ಕಾಣುತ್ತೆ ಹಾಗೇ ನೋಡ್ತಾ ನೋಡ್ತಾನೆ ನೋಡಲೇ ಬೇಕು ಅನಿಸುತ್ತೆ ಚೆನ್ನಾಗಿ ಕ್ಯೂಟ್‌ ಆಗಿ ಕಾಣುತ್ತೆ

ಇದು ಆಗಿ ಸೂಪರ್ ಮಾರ್ಕೆಟ್ ತರ ಸೂಪರ್ ಮಾರ್ಕೆಟ್ ಅಲ್ಲಿ ಲೇಡೀಸ್ ಗಾಗಲಿ ಮಕ್ಕಳಿಗಾಗಲಿ ಮನೆಗಾಗಲಿ ಐಟಂ ಆಗ್ಲಿ ಎಲ್ಲಾತರದ ಸಿಗುತ್ತೆ.

ಸಣ್ಣದು ಆದ್ರೆ ಸಣ್ಣದು ತಗೋಬಹುದು ದೊಡ್ಡದು ಆದ್ರೆ ದೊಡ್ಡದು ತಗೋಬಹುದು .

ನೋಡ್ತಾ ನೋಡ್ತಾ ಚೆನ್ನಾಗಿ ಇದೆ ನೋಡೋದಕ್ಕೂನು ಹಾಗೇ ಗಿಡ ಆಗಲಿ ಮರ ಆಗಲಿ ತುಂಬಾ ಚೆನ್ನಾಗಿದೆ ಔಟ್‌ ಸೈಡ್‌ ಕೂಡನೂ ಲುಕ್‌ ಕಾಣುತ್ತೆ